ಮತ್ತು ಎದುರಿಗೆ ಒಂದು ಸ್ಟೇಜ್ ಇದೆ.

ಹಿನ್ನಲೆಯಲ್ಲಿ ಇತರೆ ವ್ಯಕ್ತಿಗಳು ಮತ್ತು ವ್ಯಾಯಾಮದ ಉಪಕಾರ್ಣಗಳು ಕಾಣಬಹುದು.

ಮತ್ತು ಅವರೆಲ್ಲರೂ ಸಾಂಪ್ರದಾಯಿಕ ಉಡುಪುಗಳನ್ನು ಧರಿಸಿದ್ದಾರೆ.

ಮತ್ತೆ ಇದು ಪ್ರಕೃತಿ ಸುಂದರವಾದ ದೃಶ್ಯವಾಗಿದೆ.

ಮತ್ತು ಇದರ ಹಿಂಭಾಗದಲ್ಲಿ ಒಂದು ದೊಡ್ಡ ಕಟ್ಟಡವನ್ನು ನಾವಿಲ್ಲಿ ನೋಡಬಹುದು ಮತ್ತು ಈ ಮೈದಾನವು ಮರಳಿನಿಂದ ತುಂಬಿದೆ.

ಒಂದು ಮಗು ಜಾರಬಡಿಯಿಂದ ಜಾರುತ್ತಿದೆ ಮತ್ತು ಮಣ್ಣು ಸಹ ಇದೆ.

ಹಾಗು ಇಲ್ಲಿ ಮೇಲೆಗಡೆ ಶಿಲಿಂಗ್ ನಲ್ಲಿ ಒಂದು ಫ್ಯಾನ್ ಅನ್ನು ಸಹ ನೋಡಬಹುದು.

ಮತ್ತು ಇಲ್ಲಿ ವಿವಿಧ ಬಗೆಯ ಮೀನುಗಳನ್ನು ಒಂದು ನೀಲಿ ಬಣ್ಣದ ಟಾರ್ಪಲ್ ಮೇಲೆ ಇಕ್ಕಿರುವುದನ್ನು ನೋಡಬಹುದು.

ಇದು ಯಾವುದೋ ಒಂದು ಅಂಚೆ ಕಚೇರಿಯ ಚಿತ್ರವಾಗಿದೆ.

ಮತ್ತು ಬಲಭಾಗದಲ್ಲಿ ಒಂದು ಎರಡು ಟ್ರಕ್ ಗಳನ್ನು ನೋಡಬಹುದು.

ಇದು ಯಾವುದೋ ಒಂದು ಮದುವೆ ಸಮಾರಂಭದಲ್ಲಿ ತಗೆದಿರುವ ಚಿತ್ರವಾಗಿದೆ.

ಇದು ಒಂದು ಸಿಹಿ ತಿನಿಸುಗಳ ಅಂಗಡಿಯ ಚಿತ್ರವಾಗಿದೆ ಮತ್ತು ಇಲ್ಲಿ ಅಂಗಡಿಯಲ್ಲಿ ಸಿಹಿ ತಿಂಡಿಗಳು ಇವೆ.

ನೆಲವು ನೀರಿನಿಂದ ಕೂಡಿದೆ ಮೀನುಗಳನ್ನು ಪೆಟ್ಟಿಗೆಗಳಲ್ಲಿ ಇಡಲಾಗಿದೆ.